ಇನ್ನು ಸ್ವಿಮ್ಮಿಂಗ್ ಫೂಲ್ ಅದ ಇಲ್ಲೇ ಬರೇ ನೀರ್ ಅದ ರೌಂಡ್ ರೌಂಡ್ ಪೈಪ್ ಇರ್ತವು ನೀರ್ ಎಲ್ಲ ಜಾರಿತೀರ್ಥವು ಅದರಲ್ಲಿ ಎನಿ ಟೈಮ್ ನೀರು ಬೀಳುತ್ತಿರುತ್ತದೆ.

ಇಲ್ಲಿ ಎಸ್.ಬಿ.ಐ ಏ.ಟಿ.ಎಂ. ಐತಿ ಏ.ಟಿ.ಎಂ. ಇಂದ ರೊಕ್ಕ ತಕೊಂಡ್ ಕಿಸಿಯಂಗ್ ಫೋನ್ದಂಗ್ ಏನೋ ನೋಡ್ಕೋತಾ ಹೊಂಟಾನ ಇನ್ನೊಬ್ಬ ಈಗ್ ಒಳಗ್ ಹೋಗಿಯಾನಾ ಒಳಗ್ ಹೋಗಿ ಕಿಸಿಯಂಗ್ ಅವ ರೊಕ್ಕ ತಕೊಳ್ತಾನಾ ಅಲ್ಲೊಂದ್ ಕ್ಯಾಮೆರಾ ಐತೆ ಅಲ್ಲೊಂದ್ --